ಫೋರ್ ಗರ್ಲ್ಸ್ ಏನ್ ಕ್ರಾಫ್ಟ್ ವರ್ಕ್ ಮಾಡ್ಯಾರ. ಹೌಸ್ ಟ್ರೀ ಮೌಂಟನ್ ಕೆಳಗ್ ಮುಂಚೆ ಬ್ಲಾಕ್ ಕಲರ್ ಶೂಸ್ ಬ್ರೌನ್ ಕಲರ್ ರೆಡ್ ಕಲರ್ --

ಡಾನ್ಸ್ ಮಾಡಾಕತ್ತಾವ ಒಬ್ಬಾಕಿ ಟಾಪ್ ಹಾಕೋಂಡಾಲ್ ಒಬ್ಬಾಕಿ ವೈಟ್ ಟಾಪ್ ಬ್ಲೂ ಪ್ಯಾಂಟ್ ಬ್ಲೂ ಟಾಪ್ ಜೀನ್ಸ್ ಡಾನ್ಸ್ ಮಾದಾತಾರ ಬ್ಲಾಕ್ --

ಸ್ಟೂಡೆಂಟ್ಸ್ ಕಾರಿಡಾರ್ ಒಳಗ ಕುಂತಾರಾ ಟೀಚರ್ ಏನೋ ಕುಂಡ್ರಸಾಕತಾರ.

ಏನೋ ಒಂದು ಫೆಸ್ಟಿವಲ್ ಐತೆ ಅಲ್ಲಿ ಹೆನ್ಮ್ಕ್ಳೆಲ್ಲ ಪಾರ್ಟಿಸಿಪೇಟ ಮಾಡ್ಯಾರೆ ಸಣ್ಣಮಕ್ಳು ಮತ್ತು ಆಂಟಿ ರು . ಆಂಟಿ ರು ಕೈಯಾಗ್ ಏನೋ ಗಿಫ್ಟ್ ಐತಿ ಒನ್ ಮಳೆ ಬಾಯ್ ಆಗಾಕ್ --

ಇದು ಶೋರೂಮ್ ಸ್ಯಾಮ್ಸಂಗ್ ಇಂದ್ ವಾಷಿಂಗ್ ಮಷೀನ್ ಫ್ರಿಡ್ಜ್ ಫ್ಯಾನ್ಸ್ ಲೈಟ್ --

ಒಂದ್ ಮಾಲ್ಗ್ ಹ್ಯಾಂಡ್ ವಾಶು ಅದಾವ್ ಮತ್ತ್ ಮ್ಯಾಗಿ ಯಿಪ್ಪಿ ಮ್ಯಾಗಿ ಸ್ಯಾವ್ಲೊನ್ ಹ್ಯಾಂಡ್ ವಾಶ್ ಲೈಫ್ಬಾಯ್ ಡೆಟೋಲ್.